ಆ ಅದು ರೋಲಿಂಗ್ ಶೀಲ್ಡ್ ಅಂತ ಆ ಶೀಲ್ಡ್ ಎತ್ಕೊಂಡು ಬಂದಿದ್ದೀವಪ್ಪಾ ನಾವು.

ಅಲ್ಲಿ ಜಂಪಿಂಗ್ ಮಾಡೋದು ಜಾರುಗುಪ್ಪೆ ಆಡೋದು ಮತ್ತೆ ಓಡೋಗೋದು ಆ ಜಜ್ಜಿಗುಜ್ಜಿ ಆಡೋದು ಅಚೆರೊಬ್ಬ ಈಚಿರೊಬ್ಬ.

ಅದು ಪುಟ್ಮೇಲೆ ನಾವು ರೋಡ್ ಇಂದ ಆಚೆ ಈಚೆ ಓಡಾಡ್ಬೇಕಾದ್ರೆ ಬಹಳ ಫ್ರೀ ಇದೆ.

ಆ ನಾವು ಏನಾರ ಆ ರೋಡ್ ಅಲ್ ಹೋಗ್ಬೇಕಾದ್ರೆ--

ಕಷ್ಟ ಸುಖ ಯಾರ್ಯಾರಿಗೆ ಉಶಾರಿಲ್ದೆ ಹೋದ್ರೆ--